ಹಾಗೂ ಇಲ್ಲಿ ಹುಡುಗಿಯ ಕೆತ್ತನೆ ಅನ್ನೂ ಸಹ ಇಲ್ಲಿ ಕಾಣಬಹುದಾಗಿದೆ ಫ್ಲವರ್ ಕೆತ್ತನೆ ಅನ್ನೂ ಸಹ ನಾವ ಇಲ್ಲಿ ಕಾಣಬಹುದಾಗಿದೆ ಅಲ್ಲಿ ಪಕ್ಕದಲ್ಲಿ ಒಂದು ವುಡ್ ಸೋಫ ವನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ನಾವು ಇಲ್ಲಿ ಒಂದು ಅಲಂಕಾರಿಕ ಸ್ಟೇಜ್ ಅನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಇದು ಕೆಂಪು ಮತ್ತು ಬೆಳ್ಳಿ ಬಣ್ಣದ ಛೈರ್ ಅನ್ನ ನೋಡಬಹುದಾಗಿದೆ.

ಹಾಗು ಗೋಡೆಯಾ ಮೇಲೆ ಬೋರ್ಡ್ ಅನ್ನೂ ಸಹ ನೋಡಬಹುದುದಾಗಿದೆ. ಬೋರ್ಡ್ ಅಲ್ಲಿ ಕೆಲವು ಪಂ--ಪೊಂಪ್ಲೇಟ್ಸ್ ಗಳನ್ನು ನೋಡಬಹುದುದಾಗಿದೆ. ಗೋಡೆಯಾ ಮೇಲೆ ಕೆಲವು ಪೊಂಪ್ಲೇಟ್ಸ್ ಚಿತ್ರಣವನ್ನು ಸಹ ನೋಡಬಹುದಾಗಿದೆ.

ನಾವು ಇಲ್ಲಿ ಒಂದು ಬಣ್ಣ ಬಣ್ಣದ ಫೈಲ್ಗ ಳನ್ನು ಬಂಡಲ್ ಕಟ್ಟಿರುವ ದೃಶ್ಯದ ರೀತಿಯಲ್ಲಿ ನಾವು ಕಾಣಬಹುದಾಗಿದೆ.